ಹ ಬಂದಾಗ ಖಂಡಿತ ಬರ್ತೇನೆ thank you . ಹ ಸರಿ ಸರಿ ಸಿಗುವ ಹಾಗಾದ್ರೆ. ಹ bye bye take care ಹುಷಾರು .

ನಾನು ಚೆನ್ನಾಗಿದ್ದೆನೆ, ನೀವು ಹೇಗಿದ್ದೀರಾ?

ಎಲ್~ ಎಲ್ಲಿಗೋಗಿದ್ರಿ ಇಷ್ಟು ದಿನಾಸ?

ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ busy ಇದ್ದೆ. ಹೌದ್ call ಇಲ್ಲ ನಿಮ್ದು ಏನಿಲ್ಲ. ಹಾ, ಸ್ವಲ್ಪ busy ಇದ್ದೆ ಹೊರಗಡೆ ಹೋಗಿದ್ದೆ.

ಸಮಾಚಾರ ಅಂದ್ರೆ ನಮ್ ಮನೆಯಲ್ಲಿ ಒಂದು function ಉಂಟು.

Item ಬೇಕಿತ್ತು, ಅದಕ್ಕೆ ಒಂದು order ಮಾಡುವ ಅಂತ ನಿಮ್ದು food ಒಳ್ಳೆದಾಗ್ತದಲ್ಲ.

ಒಂದು ಒಂದು ಸಾವಿರ ಜನರದ್ದು ಒಂದು order ಉಂಟು, ಹೇಗೆ non veg ಗೆ ಹೇಗೆ? veg ಗೆ ಹೇಗೆ? ನಿಮ್ದು price

Price ನಿಮ್ಮ item ಮೇಲೆ ಇರುದು ಯಾವ item ಬೇಕು ಅಂತ.

ಹೌದಾ? ನಮ್ ಬಿರಿಯಾನಿಗಾದ್ರೆ ಹೇಗೆ? ಬಿರಿಯಾನಿಗಾದ್ರೆ chicken ಬಿರಿಯಾನಿ one forty ಅಲ್ಲಿ ಮಾಡ್ತೇವೆ ನಾವು ಒಂದ್ plate.

Veg ಬಿರಿಯಾನಿ ಆದ್ರೆ one twenty. ಹ್ಮ್‌, ಮತ್ತೆ ಇದು ಅಂದ್ರೆ ಕೋಳಿ ಚಿಲ್ಲಿ ಮತ್ತೆ ಕಬಾಬ್ ಹಾಗೆ ಇರ್ತದಲ್ಲ ಅದಕ್ಕೆಲ್ಲ ಹೇಗೆ rate. ಕಬಾಬ್ ಗೆ per piece ಗಾದ್ರೆ thirty rupees ಗೆ ಹಾಕ್ತೇವೆ ನಾವು.

ಹಾ ಹಾ. ಇದು ಅಹ್ ಅಂದ್ರೆ baby corn ಚಿಲ್ಲಿ ಬರ್ತದಲ್ಲ ಅದಕ್ಕೆ ಒಂದು plate ಗೆ ಎಷ್ಟು? Baby corn ಚಿಲ್ಲಿಗೆ ಅದ್~ ಅದು ನೂರಾಇಪ್ಪತ್ರುಪಾಯಿ ಬೀಳ್ತದೆ.

ಅಂದ್ರೆ ಒಂದು ಸಾವಿರ ಜನರಿಗೆ ನಿಮ್ಗೆ ಮಾಡ್ಬೋದಲ್ಲ?

ಹ್ಮ್, ಹಂಗಂದ್ರೆ ನನ್ಗೆ ಅದೇ ಅದೆ ಕೋಳಿ ಬಿರಿಯಾನಿ, ಕೋಳಿ ಸುಕ್ಕ, ಸುಕ್ಕಕ್ಕಾದ್ರೆ ಎಷ್ಟು rate ನಿಮ್ದು? ಸುಕ್ಕಕ್ಕಾದ್ರೆ one ಆ one fifty ಹಾಕ್ತೇವೆ ನಾವು. ಹಾ, ನೂರ ಐವತ್ತ? ಒಂದು plate ಗಲ್ಲ?

ಹಾ. ಹಾಗಾದ್ರೆ ಒಂದು ಆ ಅಂದ್ರೆ ಒಂದು ಸಾವಿರ ಜನರಿಗೆ ಒಂದು ಆ ಎಷ್ಟು ಹಣ ಆಗ್ತದೆ?

ಒಂದು ಸಾವಿರ ಜನರಿಗೆ ಇದು ನಿಮ್ಗೆ bulk ಅಲ್ಲಿ ಬೇಕಲ್ಲ.

ಹಾ ಒಂದು veg ಬಿರಿಯಾನಿ ಮತ್ತೆ ಇದು ಕಬಾಬ್.

Three seventy five ಅಲ್ಲ ಒಂದು plate ಗೆ.

ಹ್ಮ್ ಹ್ಮ್, home delivery ಕೊಡ್ತೀರ ನೀವು? ಹಾ home delivery ಕೊಡ್ತೇವಲ್ಲ, ಒಂದು ನಮ್ಗೆ ಈಗ around ಮಾಡ್ತಿದ್ದೇವೆ ನಾವು ಒಂದು ಎರಡು kilometer ಮೂರ್ kilometer ಒಳಗೆ ಮಾಡ್ತಿದ್ದೇವೆ ಮುಲ್ಕಿ~ ಮುಲ್ಕಿಯ ಬದಿಯಲ್ಲಿ ಇಲ್ಲಿ. area area ಪಾಸಲ್ಲಿ.

Home delivery free ಯಾ ಅಲ್ಲ ಹಣ ತಕೊಳ್ತೀರಾ?

ಹಾ free ಜಾಸ್ತಿ ಇದ್ರೆ free ಯೆ. ಕಡಿಮೆ ಇದ್ರೆ ನೀವು ನಿಮ್ಮ ಖುಷಿ ಬಂದಾಗೆ ಕೊಡ್ಬೋದು. ಹಾಗೆ ಹಾಗೆ. ಹ್ಮ್ ಸ್ವಲ್ಪ ಕಡಿಮೆ ಮಾಡ್ಬೋದಾ? ಹಾ ಕಡಿಮೆ ಮಾಡುವ ಸ್ವಲ್ಪ ಒಂದ್ ಸ್ವಲ್ಪ ಮಾಡುವ ಒಂದ್ ten percent discount. ಆಯ್ತು, ಪರಿಚಯ ಅಲ್ವ ನಿಮ್ದು ಹಾಗೆ ನೀವು.

ನಿಮ್ದು food ಒಳ್ಳೆದಾದ್ರೆ ಬೇರೆಯವರಿಗೆ suggestion ಮಾಡ್ತೇವೆ ನಾವು.

ಹ್ಮ್ ಹಾಗೆ. ಅದೆ ಕೇಳುವ ಅಂತ phone ಮಾಡಿದ್ದು. ಹ್ಮ್. ಆಯ್ತು madam ರೆ ಒಂದೆರಡು customer ಇದ್ರು ಸ್ವಲ್ಪ ಸ್ವಲ್ಪ ಬಂದೆ ಮತ್ತೆ phone ಮಾಡ್ಲಾ?

ಹ ಹೌದು ಹೇಳಿ ನಾ ಚೆನ್ನಾಗಿದ್ದೇನೆ.

ಆ ಈಗ ಬಂದದಷ್ಟೇ ಹಾ.

ಇಲ್ಲ ಆಗ್ಬೇಕಷ್ಟೆ ಈಗೊಂದು ಸ್ವಲ್ಪೊಂದು ಐದು ಗಂಟೆ ಕಳಿತದೆ ಈಗ ಆಗ್ವಾಗ.

ಆ ಮನೆ ನೀವು ಮನೆಯಲ್ಲಿರೋದಾ? ಹೌದು ನಾನ್ ಮನೆಯಲ್ಲಿದ್ದೇನೆ ಹಾಗೆ ಸ್ವಲ್ಪ ಬೇಗ ready ಆಗ್ತದೆ.

School ಮಕ್ಲಿದೆಲ್ಲಾ ಮಕ್ಲಿಗೆಲ್ಲಾ ಚಾ ತಿಂಡಿಮಾಡಿಕೊಟ್ಟು ಅವ್ರು ಇನ್ನ ಸ್ವಲ್ಪ ಹೊರಗೆ ಆಟಆಡ್ಲಿಕ್ಕೆ ಹೋಗ್ತಾರೆ.

ಜಾಸ್ತಿ ಮಾ~ ಮಾಡ್ತೀರಾ ನೀವು ಅಲ್ಲಿ ಇದ್ದುಕೊಂಡು?

ಅಂದ್ರೆ hostel ಅಲ್ಲಿ ಅಲ್ಲಿ ನಮ್ಮದೇ ಅಡಿಗೆ ಮಾಡಿ ಕೊಡ್ತಾರೆ ನಮಿಗೆ.

ಆ ಅಂದ್ರೆ ಹೊ~ ಹೊರಗಿಂದ ಯಾವುದೇ ಆ ಆಹಾರ ತಂದು ಕೊಡುದಿಲ್ಲ ನಿಮ್ಗೆ ಅಂದ್ರೆ ಒಳ್ಳೆ ಆಹಾರ ಕೊಡ್ತಾರೆ? ಆ ಒಳ್ಳೆ ಅಂದ್ರೆ ಮನೆಯಲ್ಲಿ ತಿಂದಾಗೆ ಆಗ್ತದೆ ನಾವು ಊಟ ಎಲ್ಲ ಮತ್ತೆ ನಾವು ನಮಗೆ ಬೇಕಾದ್ರೆ ಅಂದ್ರೆ ದಿನ ಒಂದೇ ರೀತಿ ವಾರಪೂರ್ತಿ ಇದೇ ರೀತಿ ಮಾಡ್ಬೇಕಂತ ಇರ್ತದಲ್ಲಾ.

ತಿಂದು ತಿಂದು ಏನಾದ್ರೂ ಉದಾಸೀನ ಆದ್ರೆ ಹೊರಗೆ ಹೋಗಿ ತಿಂದು ಬರ್ತೇವೆ. ಹೌದು ಯಾವಾಗ್ಲೂ ಒಳ್ಳೆಯದಲ್ಲ ಹೊರಗಿನ food ಅಂದ್ರೆ ಯಾವಾಗ್ಲಾರ್ದ್ರು ಒಂದೊಂದು ದಿನ ಆ ಅಂದ್ರೆ ವಾರದಲ್ಲಿ ಒಂದು ದಿನ ನಾವು ಹೊರಗಿನ ಆಹಾರವನ್ನು ತಗೊಳುದು ಆ ಅಷ್ಟೇನೂ ಆ ಬೇಡಾಂತಲ್ಲಾ ತಗೋಬೋದು. ಅಂದ್ರೆ ಈಗ ಜಾಸ್ತಿ ಹೊರಗಿನ ಆಹಾರಕ್ಕೆ ಈಗೆಂತ mix ಮಾಡ್ತಾರಂತ ಹೇಳಿಕ್ಕೆ ಆಗೂದಿಲ್ಲ ಅಲಾ.

ಮೊನ್ನೆ Mangalore ರಲ್ಲಿ ನಾಲ್ಕ್ ಅಂಗಡಿ seize ಮಾಡಿದ್ರು DC ಅವ್ರು ಅಂದ್ರೆ ಅವ್ರ ಗುಣಮಟ್ಟ ಸರಿ ಇಲ್ಲಾಂತ ಆಹಾರದ್ದು.

ಆ ಹ ಅಂದ್ರೆ ಅದ್ ಆದ್ರು ಒಳ್ಳೆಯ ಅಂದ್ರೆ ನಮಗೆ ಬಾಯಿ ರುಚಿಯಾಗುವಂತಹ ಏನಾದ್ರು.

ಆ ಬೇಡವಾದ ವಸ್ತು ಅಂದ್ರೆ ಅವ್ರಿಗೆ ಅವ್ರ ಅಂದ್ರೆ ho~ ಆ ಅಂದ್ರೆ ho~ ho~ hotel ಏನಾದ್ರು ಇದ್ರು.

ಅವ್ರಿಗೂ ಒಳ್ಳೆಯ ರೀತಿಯ ವ್ಯಾಪಾರ ಆಗ್ಬೇಕಲ್ಲಾ.

ಅವರಲ್ಲಿ ಒಂದು ಸಲ ಹೋಗಿ ನಾವು ತಿಂದು ಹೊರಗಿನ ಆಹಾರ ತಿಂದ್ರೆ ಅವ್ರು ಮತ್ತೇ ಮತ್ತೇ ಅವ್ರ್ ಆ~ ಆಹಾರನೇ ನಾವ್ ಸೇವಿಸ್ಬೇಕು.

ಮತ್ತೆ ತಗೋಬೇಕು ಅಂತ ಅವ್ರು ಮಾಡೋ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋದು ಹಣ.

ಅವ್ರು ಜೀವನಕ್ಕೆ ಬೇಕಾಗಿರೋದು ಅವ್ರು ಬೇರೆ ರೀತಿಯಿಂದ ಅಂದ್ರೆ ಒಳ್ಳೇ ರೀತಿಯಿಂದ ಅಲ್ಲದಿದ್ರು.

ಆದ್ರೆ ಅವ್ರು ಆ ಉದ್ದೇಶ ಆ ಕೆಟ್ಟದಲ್ಲ ಅಂದ್ರೆ ಅವ್ರು ಆತರ ಇರ್ತದೆ ಅವ್ರಿಗೆ ಬೇಕುಂತ ಆತರ ಮಾಡ್ತಾ ಇರ್ತಾರಲ್ಲಾ.

ಅದೇ ಲಾಭ ಅಂತ ನೋಡುವಾಗ ಯಾರನ್ನು ಏನು ಮಾಡ್ಲಿಕ್ಕೆ ಅಗುದಿಲ್ಲಾ ಅದೇ ಅವ್ರು ಈಗ ಕೊಳ್ತ ತರ್ಕಾರಿ ಅದೇನೆಲ್ಲಾ ಹಾಕಿ ಮಾಡ್ತಿದದ್ದು sudden ಭೇಟಿ ಕೊಟ್ರಲ್ಲಾ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲಾ ಸಿಕ್ಕಿಬಿದ್ರು ಹಾಗೆ.

ಹಾಗೆ ಅದ್ರಿಂದ ಒಳ್ಳೆದಾಯ್ತು ಹಾಗೆ ಮಾಡಿದ್ರೆ.

ಅದೇ ಮನೆ ಆಹಾರನೇ ಒಳ್ಳೇದಂತ ಹೇಳಿದ್. ಪರಿಚಯ ಇದ್ದವರ ಅಂಗಡಿಯಲ್ಲಿ ಹೋಗಿ ತಿನ್ನುವುದ್ರಲ್ಲಿ ಏನು ತೊಂದ್ರೆಲ್ಲಾ ಅಂದ್ರೆ ಅವರ ಬಗ್ಗೆ ಗೊತ್ತಿರ್ತದಲ್ಲ ಕೆಲವೊಮ್ಮೆ.

ಹೌದು ಆದ್ರೆ ಒಂದೊಂದು ಒಮ್ಮೊಮ್ಮೆ ನೋಡಿದ್ರೆ ಆತರ ಪರಿಚಯ ಇದ್ದವರು ಕೂಡ ಅವ್ರು.

ನಾವಲ್ಲಲ್ಲಾ ತಿನ್ನೋದು ಅನ್ನೋದು ರೀತಿಯಲ್ಲಿ ಮಾಡಿರ್ತ್ ಬಂದು ತಿಂದು ಹೋಗ್ತಾರಲ್ಲಾ ನಮಿಗೆ ಬೇಕಾಗಿದ್ದು.

ಹಣ ಮಾತ್ರಲ್ಲಾ ನಾವು ಮಾಡುದು ವ್ಯಾಪಾರ ಆಲ್ವಾ ಅಂತ ಅವ್ರು ಅವ್ರು ಅವ್ರ್ ಅನ್ಕೊಂಡಿರ್ತಾರೆ.

ಅದು ಮತ್ತೇ ನಮಿಗೆ ಗೊತ್ತಿದ್ರು ಕೂಡ ನಮ್ಮ ಬಾಯಿಯ ಚಪಲ ಹಾಗಿರ್ತದಲ್ಲಾ ನಾವ್ ಹೋಗ್ಲಿಕ್ಕೆ ಕೆಲವೊಮ್ಮೆ.

ಹೌದು ಅವ್ರು ನಾವ್ ತಿನ್ನುವಂತ ಅಂದ್ರೆ ತಿನ್.

ಇನ್ನಷ್ಟು ತಿನ್ಬೇಕು ಅನ್ನೋ ರೀತಿಯಲ್ಲಿ ಅವ್ರ ಆಹಾರನ್ನು ಅವರು ಆ ಮಾಡಿರ್ತರೆ.

ನಮ್ಗೆ ತಿನ್ನುವಾಗ ಎಂತ ta~ ಇದು ರುಚಿ ಉಂಟು ಚಂದ ಉಂಟಂತಾಗ್ತಾದೆ ಮತ್ತೇ.

ಆದಷ್ಟು ನೀವ್ ನಿಮ್ಮ hostel life ಆ hostel ನ ಜೀವನದಲ್ಲಿ ಅಂದ್ರೆ.

ಆ ಹೊರಗಿನ ಆಹಾರ ತಿನ್ನೋಕ್ಕಿಂತ.

ಅಂದ್ರೆ ಮನೇಲಿ ಮಾಡಿದ ಅಥವಾ ನಿಮ್ಮ ನಿಮ್ಮಲ್ಲಿ ಅಡುಗೆಯವ್ರು ಮಾಡಿದಂತಹ ಆಹಾರ ತಿಂದ್ರೆ ಒಳ್ಳೇದು ಅಂತ ನಾವ್ ಹೇಳೋದು. ಅದೇ ಅದೌದು ಅಂದ್ರೆ ಮನೇಲಿ ಎಂತ ನಮಿಗೆ ಬೇಕಾದಷ್ಟು ಕೂಡ ನಾವ್ ತೆಗೋಳ್ಬಹುದು ನಿಮ್ಗೆ ಇಷ್ಟೇ ಯಾರು ಹೇಳುವವರು ಕೂಡ ಇಲ್ಲಲ್ಲಾ.

ಹೌದೌದು ಇವಾಗ ನಿಮಗೆ ಅನ್ಸಿರ್ಬೋದು ಹೊರಗಿನ ಊಟಲಾ ಚನ್ನಾಗಿರ್ತದೆ ನಂದು ನಾವು ಇದು ಮನೇಲಿ ಮಾಡಿದ್ರೆ ಅಷ್ಟು ನಮ್ಗೆ ರುಚಿಯಂತ ಅನ್ಸೋದಿಲ್ಲ ಬಾಯ್ಗೆ ಅಂತ ತುಂಬ ಆರೋಗ್ಯಕ್ಕೆ ಹಾಳಿರ್ತದೆ ಅದ್ರಲ್ಲೆಲ್ಲ.

ಹೊ ಸರಿ ಹಾಗಾದ್ರೆ ಇನ್ನೊಮ್ಮೆ.